ಮೊಜಿಲ್ಲಾ ಫೈರ್ಫಾಕ್ಸ್ ನ ಈ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಾಧಾರಣ ಮತ್ತು ಖಾಸಗಿ ಆಯ್ಕೆಗಳನ್ನು ನಿಯಮಿಸುವುದನ್ನು ಕಲಿಯುವೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1004 ರಲ್ಲಿ ಫೈರ್ಫಾಕ್ಸ್ ನ ವರ್ಷನ್ 70 ಅನ್ನು ಉಪಯೋಗಿಸುವೆವು
ಮೊಜಿಲ್ಲಾ ಫೈರ್ಫಾಕ್ಸ್ ನ ಒಳಗಿರುವ ಆಯ್ಕೆಗಳು ನಮಗೆ ಪುನರಾವರ್ತಿಸುವ ಕಾರ್ಯಗಳನ್ನು ಸುಲಭವಾಗಿ ಮಾಡಲು ಅನುಮತಿಸುತ್ತದೆ
ವಿಂಡೋಸ್ ಬಳಿಕೆದಾರರಿಗೆ ಈ ವೈಶಿಷ್ಟ್ಯವನ್ನು ಆಪ್ಷನ್ಸ್ ಎಂದು ಕರೆಯುತ್ತಾರೆ
ಉದಾಹರಣೆಗೆ ನಮ್ಮ ಇ ಮೈಲ್ ಲಾಗಿನ್ ಪೇಜ್ ಅನ್ನು ನಮ್ಮ ಮುಖ ಪುಟವಾಗಿ ನಿಯಮಿಸಬೇಕು
ಅದಕ್ಕೆ ನಾವು ಕ್ರಮವಾಗಿ ಎಡಿಟ್ ಮತ್ತು ಪ್ರೆಫರೆನ್ಸಸ್ ನ ಮೇಲೆ ಒತ್ತೋಣ
ವಿಂಡೋಸ್ ಬಳಿಕೆದಾರರು ಟೂಲ್ಸ್ ಮತ್ತು ಆಪ್ಷನ್ಸ್ ಮೇಲೆ ಒತ್ತಬೇಕು
ಪ್ರೆಫರೆನ್ಸಸ್ ಅಥವಾ ಆಪ್ಷನ್ಸ್ ಡೈಲಾಗ್ ಬಾಕ್ಸ್ ತೆರೆಯುತ್ತದೆ
ಡೈಲಾಗ್ ಬಾಕ್ಸ್ ನ ಮೇಲೆ ಅನೇಕ ಟ್ಯಾಬ್ಸ್ ಗಳಿರುತ್ತದೆ
ಪ್ರತಿಯೊಂದಕ್ಕು ಬೇರೆ ಬೇರೆ ಕಾರ್ಯಪ್ರಣಾಳಿ ಇರುತ್ತದೆ
ಜೆನರಲ್ ಪಾನೆಲ್ ಎನ್ನುವುದು ಅತ್ಯಂತ ಸಾಮಾನ್ಯವಾಗಿ ಬಳಸುವ ಸೆಟ್ಟಿಂಗ್ ಗಳ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ ಅಂದರೆ ಫೈರ್ಫಾಕ್ಸ್ ಮುಖಪುಟವನ್ನು ಸೆಟ್ ಮಾಡುವುದು ಫೈಲ್ ಡೌನ್ ಲೊಡ್ ಲೊಕೇಷನ್ ಸೆಟ್ ಮಾಡುವುದು ಇತ್ಯಾದಿ
ಜಿಮೇಲ್ ಅನ್ನು ನಮ್ಮ ಪೂರ್ವನಿಯೋಜಿತವಾದ ಹೋಮ್ ಪೇಜ್ ಆಗಿ ಮಾಡುವುದು ಹೇಗೆ ಎಂದು ಕಲಿಯೋಣ
ಸ್ಟಾರ್ಟ್ ಅಪ್ ಕೆಳಗೆ ವೆನ್ ಫೈರ್ಫಾಕ್ಸ್ ಸ್ಟಾರ್ಟ್ಸ್ ಎಂಬ ಡ್ರಾಪ್ ಡೌನ್ ಮೆನ್ಯುವಿನಲ್ಲಿ ಶೋವ್ ಮೈ ಹೋಮ್ ಪೇಜ್ ಅನ್ನು ಆರಿಸಿ
ಪೂರ್ವನಿಯೋಜಿತವಾಗಿ ಹೋಮ್ ಪೇಜ್ ಫೀಲ್ಡ್ ಮೊಜಿಲ್ಲಾ ಫೈರ್ಫಾಕ್ಸ್ ಸ್ಟಾರ್ಟ್ ಪೇಜ್ ಗೆ ನಿಯಮಿಸಿರುತ್ತದೆ
ಹೋಮ್ ಪೇಜ್ ಫೀಲ್ಡ್ನ ಮೇಲೆ ಒತ್ತಿರಿ ಮತ್ತು wwwgmailcom ಎಂದು ಟೈಪ್ ಮಾಡಿ
ಕ್ಲೋಸ್ ಬಟ್ಟನ್ ಮೇಲೆ ಒತ್ತಿರಿ
ಡೈಲಾಗ್ಬಾಕ್ಸ್ ಮುಚ್ಚಲು ಕ್ಲೋಸ್ ಬಟ್ಟನ್ ಮೇಲೆ ಒತ್ತಿರಿ
ನಮ್ಮ ಸೆಟ್ಟಿಂಗ್ಸ್ ತಂತಾನೇ ಸೇವ್ ಆಗಿರುತ್ತದೆ
ಈಗ ಈ ಫೈರ್ಫಾಕ್ಸ್ ವಿಂಡೊವನ್ನು ಮುಚ್ಚಿರಿ
ಮತ್ತು ಹೊಸ ಫೈರ್ಫಾಕ್ಸ್ ವಿಂಡೊವನ್ನು ತೆಗೆಯಿರಿ
ನೀವು ಗಮನಿಸಿ ಜಿಮೇಲ್ ನ ಲಾಗಿನ್ ಪೇಜ್ ನಿಮ್ಮ ಹೋಮ್ ಪೇಜ್ ಆಗಿದೆ
ಮುಂದೆ ಮೊಜಿಲ್ಲಾ ಫೈರ್ಫಾಕ್ಸ್ ಡೌನ್ಲೋಡ್ಸ್ ಅನ್ನು ಹೇಗೆ ನಿರ್ವಹಿಸುತ್ತದೆ ಎಂದು ಕಲಿಯೋಣ
ಕ್ರಮವಾಗಿ ಎಡಿಟ್ ಮತ್ತು ಪ್ರೆಫರೆನ್ಸಸ್ ಮೇಲೆ ಒತ್ತಿರಿ
ಯಥಾ ಪ್ರಕಾರ ವಿಂಡೋಸ್ ಬಳಕೆದಾರರು ದಯವಿಟ್ಟು ಕ್ರಮವಾಗಿ ಟೂಲ್ಸ್ ಮತ್ತು ಆಪ್ಷನ್ಸ್ ಮೇಲೆ ಒತ್ತಿರಿ
ಜನರಲ್ ಟ್ಯಾಬ್ ಮೇಲೆ ಒತ್ತಿರಿ
ಡೌನ್ಲೋಡ್ಸ್ ಆಪ್ಷನ್ಸ್ ನಲ್ಲಿರುವ ಶೋವ್ ಥೆ ಡೌನ್ಲೋಡ್ಸ್ ವಿಂಡೋ ವೆನ್ ಡೌನ್ಲೋಡಿಂಗ್ a ಫೈಲ್ ಎಂಬುವ ಚೆಕ್ ಬಾಕ್ಸ್ ಮೇಲೆ ಗುರುತನ್ನು ಹಾಕಿ
ಈಗ ಸೇವ್ ಫೈಲ್ಸ್ ಟಿಒ ಎಂಬ ರೇಡಿಯೊ ಬಟನ್ ಅನ್ನು ಗುರುತಿಸಿ
ಬ್ರೌಸ್ ಬಟನ್ ಅನ್ನು ಒತ್ತಿರಿ ಮತ್ತು ಡೀಫಾಲ್ಟ್ ಫೊಲ್ಡರ್ ಅನ್ನು ಡೆಸ್ಕ್ಟಾಪ್ ಗೆ ಬದಲಾಯಿಸಿ
ಡಯಾಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಬಟನ್ ಮೇಲೆ ಒತ್ತಿರಿ
ಯಥಾ ಪ್ರಕಾರ ನಮ್ಮ ಸೆಟ್ಟಿಂಗ್ಸ್ ತಂತನೇ ಸೇವ್ ಆಗಿರುತ್ತದೆ
ಬ್ರೌಸರ್ನ ಸರ್ಚ್ ಬಾರ್ ನಲ್ಲಿ ಫ್ಲವರ್ ಎಂದು ಟೈಪ್ ಮಾಡಿ ಮತ್ತು ಬಲಕ್ಕಿರುವ ಭೂತಕನ್ನಡಿಯನ್ನು ಒತ್ತಿರಿ
ಹುಡುಕಿದಾಗ ಕಾಣಿಸಿಕೊಂಡ ಮೊದಲ ಫಲಿತಾಂಶದ ಮೇಲೆ ಮೌಸ್ ನ ಬಲ ಬಟನ್ ಒತ್ತಿರಿ
ಮತ್ತು ಸೇವ್ ಲಿಂಕ್ ಎಎಸ್ ಮೇಲೆ ಒತ್ತಿರಿ
ಪೂರ್ವನಿಯೋಜಿತವಾಗಿ ಲಿಂಕ್ ಡೆಸ್ಕ್ಟಾಪ್ ಗೆ ಡೌನ್ಲೋಡ್ ಆಗುವುದನ್ನು ನೀವು ಗಮನಿಸುವಿರಿ
ಸೇವ್ ಅನ್ನು ಒತ್ತಿ ಆಗ ಆ ಫೈಲ್ ಡೆಸ್ಕ್ಟಾಪ್ ನಲ್ಲಿ ಸೇವ್ ಆಗಿರುತ್ತದೆ
ಟ್ಯಾಬ್ಸ್ ಎಂಬ ಪಾನೆಲ್ ಟಾಬ್ಡ್ ಬ್ರೌಸಿಂಗ್ ನ ವೈಶಿಷ್ಟ್ಯಕ್ಕೆ ಸಂಬಂಧಿಸಿದ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ
ಕಾಂಟೆಂಟ್ ಎಂಬ ಪಾನೆಲ್ ವೆಬ್ ಸೈಟ್ಸ್ ನ ತೋರುವಿಕೆಗೆ ಸಂಬಂಧಿತ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ
ಅಪ್ಲಿಕೇಶನ್ಸ್ ಎಂಬ ಪಾನೆಲ್ ಮೊಜಿಲ್ಲಾ ಫೈರ್ಫಾಕ್ಸ್ ಎನ್ನುವುದು ಹೇಗೆ ವಿವಿಧ ತರದ ಫೈಲ್ಗಳನ್ನು ನಿಯಂತ್ರಿಸಬೇಕೆಂಬುವುದನ್ನು ನಿಮಗೆ ನಿರ್ಧರಿಸಲು ಬಿಡುತ್ತದೆ
ಇದು ಪಿಡಿಎಫ್ ಡಾಕ್ಯುಮೆಂಟ್ ಅಥವಾ ಆಡಿಯೊ ಫೈಲ್ ಆಗಿರಬಹುದು
ಅಸೈನ್ಮೆಂಟ್ ರೂಪದಲ್ಲಿ ಟ್ಯಾಬ್ಸ್ ಮತ್ತು ಆಪ್ಷನ್ಸ್ ಅನ್ನು ಪರಿಶೋಧಿಸಿ
ಪ್ರೈವಸಿ ಎಂಬ ಪಾನೆಲ್ ನಿಮ್ಮ ವೆಬ್ ಪ್ರೈವಸಿ ಸಂಬಂಧಿತ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ
ಟ್ರ್ಯಾಕಿಂಗ್ ನ ಕೆಳಗೆ ಟೆಲ್ ವೆಬ್ ಸೈಟ್ಸ್ I ಡಿಒ ನಾಟ್ ವಾಂಟ್ ಟಿಒ ಬೆ ಟ್ರಾಕ್ಡ್ ಎಂಬುವುದಕ್ಕೆ ಗುರುತನ್ನು ಹಾಕೋಣ
ಈ ಆಪ್ಷನ್ ಅನ್ನು ಆಯ್ಕೆ ಮಾಡಿದರೆ ಇದು ವೆಬ್ ಸೈಟ್ ನಲ್ಲಿ ನಿಮ್ಮ ಬ್ರೌಸಿಂಗ್ ಚರ್ಯೆಯ ಮಾಹಿತಿಯನ್ನು ದಾಸ್ತಾನು ಮಾಡುವುದನ್ನು ನಿಲ್ಲಿಸುತ್ತದೆ
ಹಿಸ್ಟರಿ ಯ ಕೆಳಗೆ ಕರ್ಸರ್ ಅನ್ನು ವಿವಿಧ ಆಪ್ಷನ್ ಗಳ ಮೇಲೆ ಡ್ರಾಗ್ ಮಾಡಿ
ಫೈರ್ಫಾಕ್ಸ್ ವಿಲ್ ಎಂಬ ಫೀಲ್ಡ್ ನಲ್ಲಿ ನೆವರ್ ರಿಮೆಂಬರ್ ಹಿಸ್ಟರಿ ಎಂಬುದನ್ನು ಆರಿಸಿಕೊಳ್ಳಿ
ಈ ಆಯ್ಕೆಯನ್ನು ಸಮರ್ಥಗೊಳಿಸುವುದರಿಂದ ಅದು ನಿಮ್ಮ ಬ್ರೌಸಿಂಗ್ ಹಿಸ್ಟರಿಯನ್ನು ಕಂಪ್ಯೂಟರ್ ನಲ್ಲಿ ಇಡುವುದಿಲ್ಲ
ನಾವು ಕ್ಲೀಯರ್ ಆಲ್ ಕರೆಂಟ್ ಹಿಸ್ಟರಿ ಅನ್ನು ಕ್ಲಿಕ್ ಮಾಡಿದರೆ ಆಗ ನಿಮ್ಮ ಕಂಪ್ಯೂಟರ್ ನಲ್ಲಿ ಸಂಗ್ರಹವಾದಂತಹ ಎಲ್ಲಾ ಬ್ರೌಸಿಂಗ್ ಹಿಸ್ಟರಿಗಳು ಅಳಿಸಿಹೋಗುತ್ತದೆ
ವೆನ್ ಯುಸಿಂಗ್ ಥೆ ಲೊಕೇಷನ್ ಬಾರ್ suggest ಎಂಬ ಫೀಲ್ಡ್ನಲ್ಲಿ ಡ್ರಾಪ್ ಡೌನ್ ಅನ್ನು ತೆರೆದು ನೋಥಿಂಗ್ ಅನ್ನು ಆಯ್ಕೆ ಮಾಡಿ
ಹೀಗೆ ಮಾಡುವುದರಿಂದ ಅಡ್ರಸ್ ಬಾರ್ ನಲ್ಲಿ ನೀವು ಯಾವಗಲಾದರು ಹೊಸ ಯುಆರ್ಎಲ್ ಟೈಪ್ ಮಾಡಿದಾಗ ನಿಮಗೆ ಚುರುಕಾದ ಸಲಹೆಗಳನ್ನು ನೀಡುವುದಿಲ್ಲ
ಡೈಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಒತ್ತಿರಿ
ಈಗ ನಿಮ್ಮ ಪ್ರೈವಸಿ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ
ಸೆಕ್ಯೂರಿಟಿ ಎಂಬ ಪಾನೆಲ್ ವೆಬ್ ಬ್ರೌಸಿಂಗ್ ನನ್ನು ಸುರಕ್ಷಿತವಾಗಿ ಇಡುವ ಬಗೆಗಿನ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ
ಸಿಂಕ್ ಎಂಬ ಪಾನೆಲ್ ನಿಮ್ಮನ್ನು ಫೈರ್ಫಾಕ್ಸ್ ಸಿಂಕ್ ನ ಅಕೌಂಟ್ ಅನ್ನು ನಿಯಮಿಸಲು ಅಥವಾ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ
ಫೈರ್ಫಾಕ್ಸ್ ಸಿಂಕ್ ಎನ್ನುವುದರ ಸಹಾಯದಿಂದ ನಾವು ವಿವಿಧ ಡಿವೈಸ್ ಗಳಲ್ಲಿ ನಮ್ಮ ಹಿಸ್ಟರಿ ಬುಕ್ ಮಾರ್ಕ್ಸ್ ಮತ್ತು ಪಾಸ್ವರ್ಡ್ಸ್ಗಳನ್ನು ಉಪಯೋಗಿಸಬಹುದು
ಅಡ್ವಾನ್ಸ್ಡ್ ಎಂಬ ಪಾನೆಲ್ ಫೈರ್ಫಾಕ್ಸ್ ನ ಕೆಲವು ಮುಖ್ಯ ಸೆಟ್ಟಿಂಗ್ಸ್ ಗಳನ್ನು ಒಳಗೊಂಡಿರುತ್ತದೆ
ಫೈರ್ಫಾಕ್ಸ್ ನ ಚರ್ಯೆಯನ್ನು ನಿಯಂತ್ರಿಸಲು ಇದರ ಬಳಿ ಬ್ರೌಸಿಂಗ್ ಮತ್ತು ಸಿಸ್ಟಮ್ ಡಿಫಾಲ್ಟ್ ಸೆಟ್ಟಿಂಗ್ಸ್ ಗಳಿವೆ
ನೆಟ್ವರ್ಕ್ ಆಪ್ಷನ್ ಅನ್ನು ಬಳಸಿ ಫೈರ್ಫಾಕ್ಸ್ ಇಂಟರ್ನೆಟ್ ಅನ್ನು ಸಂಪರ್ಕಿಸುವ ವಿಧಾನವನ್ನು ನಾವು ಆಯೋಜಿಸಬಹುದು
ನೆಟ್ವರ್ಕ್ ಟಾಬ್ ನ ಒಳಗೆ ಕನೆಕ್ಷನ್ ನ ಕೆಳಗೆ ಸೆಟ್ಟಿಂಗ್ಸ್ ಬಟನ್ ಮೇಲೆ ಒತ್ತಿರಿ
ಇದು ಕನೆಕ್ಷನ್ ಸೆಟ್ಟಿಂಗ್ಸ್ ಎಂಬ ಡೈಲಾಗ್ ಬಾಕ್ಸ್ ಅನ್ನು ತೆರೆಯುತ್ತದೆ
ಇಲ್ಲಿ ನೀವು ಪ್ರಾಕ್ಸೀಸ್ಗಳನ್ನು ವ್ಯವಸ್ಥಾಪಿಸಬಹುದು
ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಉತ್ತಮ ಸುರಕ್ಷೆಯನ್ನು ನೀಡಲು ಪ್ರಾಕ್ಸೀಸ್ ಅನ್ನು ಬಳಸುತ್ತಾರೆ
ಪೂರ್ವನಿಯೋಜಿತವಾಗಿ ಉಸೆ ಸಿಸ್ಟಮ್ ಪ್ರಾಕ್ಸಿ ಸೆಟ್ಟಿಂಗ್ಸ್ ರೇಡಿಯೊ ಬಟನ್ ಆಯ್ಕೆಯಾಗಿದೆ
ಈ ಆಪ್ಷನ್ ನಾವು ಆಪರೇಟಿಂಗ್ ಸಿಸ್ಟಮ್ ಗೆ ಆಯೋಜಿಸಿದಂತ ನಿಯಮಗಳನ್ನು ಬಳಸುತ್ತದೆ
ಪ್ರಾಕ್ಸಿ ಸೆಟ್ಟಿಂಗ್ಸ್ ಒಳಗೆ ನೀವಾಗೇ ಹೋಗಲು ಮ್ಯಾನ್ಯುಯಲ್ ಪ್ರಾಕ್ಸಿ ಕಾನ್ಫಿಗರೇಶನ್ ಎಂಬ ರೇಡಿಯೊ ಬಟನ್ ಮೇಲೆ ಒತ್ತಿರಿ
ಈಗ ನೀವು ಈ ಫೀಲ್ಡ್ಸ್ ನಲ್ಲಿ ಪ್ರಾಕ್ಸಿ ಸೆಟ್ಟಿಂಗ್ಸ್ ಒಳಗೆ ಪ್ರವೇಶಿಸಬಹುದು
ಕನೆಕ್ಷನ್ ಸೆಟ್ಟಿಂಗ್ಸ್ ಎಂಬ ಡೈಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಬಟನ್ ಮೇಲೆ ಒತ್ತಿರಿ
ಪ್ರೆಫರೆನ್ಸಸ್ ಅಥವಾ ಆಪ್ಷನ್ಸ್ ಡೈಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಮತ್ತೆ ಕ್ಲೋಸ್ ಬಟನ್ ಒತ್ತಿರಿ
ನಿಮ್ಮ ಸೆಟ್ಟಿಂಗ್ಸ್ ತಂತಾನೇ ಸೇವ್ ಆಗಿರುತ್ತದೆ
ಕೊನೆಯದಾಗಿ ನೀವು ಅಡ್ವಾನ್ಸ್ಡ್ ಎಂಬ ಪಾನೆಲ್ ನಲ್ಲಿರುವ ಅಪ್ಡೇಟ್ ಟ್ಯಾಬ್ ಅನ್ನು ಬಳಸಿ ನಿಮ್ಮ ಫೈರ್ಫಾಕ್ಸ್ ಅನ್ನು ಅಪ್ ಡೇಟ್ ಗೊಳಿಸಬಹುದು
ಈಗ ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ತಲುಪಿದೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಾಧಾರಣ ಮತ್ತು ಖಾಸಗಿ ಆಯ್ಕೆಗಳನ್ನು ನಿಯಮಿಸುವುದು ಹೇಗೆಂದು ಕಲಿತೆವು
ಈ ಅಭ್ಯಾಸಗಳನ್ನು ಮಾಡಲು ಪ್ರಯತ್ನಿಸಿ
ಹೊಸ ಬ್ರೌಸರ್ ವಿಂಡೊವನ್ನು ತೆರೆಯಿರಿ
ನಿಮ್ಮ ಮುಖ ಪುಟವನ್ನು spoken tutorialಒರ್ಗ್ ಗೆ ಬದಲಾಯಿಸಿ
ನಿಮ್ಮ ಡಿಫಾಲ್ಟ್ ಡೌನ್ ಲೋಡ್ ಲೊಕೇಷನ್ ನನ್ನು ಹೊಮ್ ಫೋಲ್ಡರ್ಗೆ ಬದಲಾಯಿಸಿ ಮತ್ತು ನಿಮ್ಮ ವೆನ್ ಯುಸಿಂಗ್ ಥೆ ಲೊಕೇಷನ್ ಬಾರ್ suggest ಸೆಟ್ಟಿಂಗ್ ಅನ್ನು ಹಿಸ್ಟರಿ ಮತ್ತು ಬುಕ್ ಮಾರ್ಕ್ಸ್ ಗೆ ಬದಲಾಯಿಸಿ
httpspoken tutorialorgWhat is a Spoken Tutorial ಈ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮ ಬಳಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠವು ದೇಸೀ ಕ್ರ್ಯೂ ಸೊಲ್ಯುಶನ್ಸ್ ನಿಂದ ಅನುವಾದಿಸಲ್ಪಟ್ಟಿದ್ದು ಇದರ ಪ್ರವಾಚಕ ಐಐಟಿ
ಬಾಂಬೆ ಇಂದ ವಾಸುದೇವ
ಧನ್ಯವಾದಗಳು